ಇದು ಒಂದು ಫುಡ್ ಟ್ರ್ಯಾಕ್ ಆಗಿದೆ ತುಂಬಾ ದೊಡ್ಡದಾಗಿ ಇದು ಕಾಣಿಸುತ್ತಿದೆ .

ಒಬ್ಬ ವ್ಯಕ್ತಿಯು ಡಾನ್ಸ್ ಮಾಡುತ್ತಿದ್ದಾನೆ. ತನ್ನ ಕೈಯನ್ನು--

ಇದು ಒಂದು ಮಂದಿರವಾಗಿರುತ್ತದೆ. ಇಲ್ಲಿ ಭಕ್ತದಾದಿಗಳು ಕುತ್ತಿದ್ದಾರೆ.

ಒಬ್ಬ ಸ್ವಾಮಿಜಿಯು ನಿಂತ್ತಿದ್ದಾನೆ ಎಂದು ಅನಿಸುತ್ತಿದೆ.

ಇದು ಪಾರ್ಕ್ ಆಗಿ ಕಾಣಿಸುತ್ತಿದೆ.

ಇಲ್ಲಿ ವಿದ್ಯಾರ್ಥಿ ಅನ್ನು ಸಾಲಾಗಿ ಕುಂದಿರಿಸಿ ಶಿಕ್ಷಣವನ್ನು ಹೇಳಿ ಕೊಡಲಾಗುತ್ತಿದೆ

ಆಯೋಡಿಕರು ಕಾಡಿಸುತ್ತಿದ್ದಾರೆ ಇದು ಬೆಳಗಿನ ಸಮಯವಾಗಿದೆ .